ಒಳ್ಳೆಯ ರೀತಿಯಾದ ಕಾಟ್ ದ ವ್ಯವಸ್ಥೆ ಒದಗಿದ್ದು ಪೇಷಂಟ್ಗೆ ಅವರ ಸ್ವಚ್ಛತೆಯ ಮೆಂಟೇನೆಂಟ್ ಮಾಡಿರುತ್ತಾರೆ ಒಳ್ಳೆಯ ರೀತಿಯ ಡಾಕ್ಟರ್ ಸೆಪಿ ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ.

ಇದು ಬಿಜಾಪುರದ ಉದ್ಯಾನವನ ಆಗಿದ್ದು ಇದು ಬಿಜಾಪುರದಲ್ಲಿ ಒಂದು ಸ್ಥಳದಲ್ಲಿ ಅಚಿಲಿತವಾಗಿದೆ.

ಇದು ಬಿಜಾಪುರದ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಇದು ಆಗಿರುತ್ತದೆ. ಈ ಮಹಾನಗರ ಪಾಲಿಕೆಯು ಬಿಜಾಪುರದಲ್ಲಿ ಇರುತ್ತದೆ. ಈ ಮಹಾನಗರ ಪಾಲಿಕೆಯು ಬೃಹತ್ ಮಹಾನಗರ ಪಾಲಿಕೆ ಬಿಜಾಪುರದಾಗಿರುತ್ತದೆ.

ಇಲ್ಲಿ ತೋರಿಸುತ್ತಿರುವ ಚಿತ್ರಗಳು ಎರಡು ಭಾಜಿ ತರ ಅಂತು ಇದವೆ. ಒಂದು ಮಿಕ್ಸ್ ಭಾಜಿ ಅಂತ ಕರೀತಾರೆ ಇನ್ನೊಂದು ಪೊಟಾಟೋ ಅಂತಲೂ ತಿಳಿಸಲು ಇಷ್ಟಪಡ್ತೆನೆ. ಇದು ಕ್ಯಾಟರಿಂಗ್ ಸಂದರ್ಭದಲ್ಲಿ ತೆಗೆದಂತ ಚಿತ್ರ ಇದು ಆಗಿರುತ್ತದೆ.